ಎದುರುಗಡೆ ಬೇಕರಿ ಇದೆ ಬೇಕ್ ಗಾಜಿನ ಒಳಗಡೆ ಬಹಳಷ್ಟು ತಿಂಡಿ ಗಳನ್ನು ಇಟ್ಟಿಕೊಂಡಿದ್ದಾರೆ.

ಮತ್ತು ಒಳಗಡೆ ಒಬ್ಬ ಮನುಷ್ಯ ಇದ್ದಾನೆ.

ಇಲ್ಲಿ ಎದುರುಗಡೆ ಒಂದು ಕಟ್ಟದವಿದೆ ಕಟ್ಟಡದ ಹಿಂದುಗಡೆ ಗಿಡ ಮರಗಳು ಕೂಡ ಇ --

ಇಲ್ಲಿ ಎದ್ರುಗಡೆ ಬೈಕ್ಸ್ ಗಳು ಇವೆ.

ಇಲ್ಲಿ ಬಾಳಷ್ಟು ಲೈಟ್ಸ್ ಗಳು ಕಾಣಿಸ್ತಾ ಇವೆ.

ಇಲ್ಲಿ ಬಹಳಷ್ಟು ಏನೋ ಕುಂಡಗಳನ್ನು ಇಟ್ಟಿಕೊಂಡಿದ್ದಾರೆ.

ಇಲ್ಲಿ ಎದುರುಗಡೆ ಬಹಳಷ್ಟು ಕಟ್ಟಡಗಳು ಇವೆ.

ಮತ್ತು ಎದ್ರುಗಡೆ ಲೈಟಿನ ಕಂಬಗಳು ಇವೆ.

ಇದಕ್ಕೆ ಬಹಳಷ್ಟು ವಯರ್ಸ್ ಗಳು ಇವೆ.

ಇಲ್ಲಿ ಎದ್ರುಗಡೆ ಒಂದು ಬೋರ್ಡ್ ಇದೆ.

ಇಲ್ಲಿ ಎದ್ರುಗಡೆ ಕಬ್ಬಿಣದ ಗೇಟು ಕಾಣುತ್ತಾ ಇದೆ.

ಸುತ್ತ ಮುತ್ತಲೂ ಹಚ್ಚ ಹಸುರಿನಿಂದ ಕೂಡಿದ ಗಿಡ ಮರಗಳು ಕೂಡ ಇವೆ.

ಮತ್ತು ವಿಳಾಸವಿದೆ ಮೊಬೈಲ್ ನಂಬರ್ ಇದೆ.

ಇಲ್ಲಿ ಎದ್ರುಗಡೆ ದೊಡ್ಡದಾದ ಕಬ್ಬಿಣದ ಗೇಟು ಇದೆ.

ಇಲ್ಲಿ ಮೂರರಿಂದ ನಾಲ್ಕು ಅಂಗಡಿಗಳು ಇವೆ.

ಎದುರುಗಡೆ ಒಂದು ಬೋಡನ್ನು ಹಾಕಿದ್ದಾರೆ ಅದರ ಮೇಲ್ಗಡೆ ಸಾಯಿ ಬಿಗ್ ಮಾರ್ಟ್ ಅಂತ ಬರೆದಿದೆ.

ಚಿಕ್ಕ ಪುಟ್ಟ ಲೈಟ್ಸ್ ಗಳು ಹಾಕಿದ್ದಾ--

ಮಹಿಳೆಯರ ಡಿಸೈನ್ ಕೂಡ ಕಾಣುತ್ತ ಇದೆ.

ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲಿ ವಸ್ತುಗಳನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ.